ಹಾ ನಾ ಕೂಡ ಹುಷಾರಾಗಿದ್ದೇನೆ, ಮತ್ತೆ?

Special ಬಿರಿಯಾನಿ. ನಿಂಗೆ?

Call ಮಾಡಿದ್ದೇನಿಲ್ಲ. ಹೀಗಿವೇ ಮಾಡಿದ್ದು, ಮತ್ತೆ ಏನ್ ಮಾಡ್ತಿದ್ದೀ? ಏನಿಲ್ಲ. ನಾನು ಹೊರಗೋಗ್ತಾ ಇದ್ದೇನೆ.

ಎಲ್ಲಿಗೆ ನಾವೀಗ ಅಹ್ ಸ್ನೇಹಿತರೊಟ್ಟಿಗೆ ನಾವು ಮೈಸೂರ್ಗೆ plan ಮಾಡಿದ್ದೇವೆ.

ಹೌದು. ನಾವ್ ಐದ್ ಜನ ಇದ್ದೇವೆ. ಈಗ ಅರ್ಧ ಗಂಟೇಲ್ ಹೊರಡ್ತೇವೆ.

ಓಹ್ ಹೌದಾ? ಮತ್ತೆ ಯಾವ್ದುದೆಲ್ಲ ಮೈಸೂರಲ್ place ಗೆ ಹೋಗ್ಬೇಕೂಂತಾ ಯೋಚನೆ ಮಾಡಿದ್ದೀರಿ? ಮೈಸೂರಲ್ಲಿ ಯಾವ್ದು ಅದೇ ಅರಮನೆ, ವಸ್ತುಸಂಗ್ರಹಾಲಯ, Wonderla , ಪಿಲಿಕುಳ.

ಓಹ್ ಹೌದಾ? ಮತ್ತೆ falls ಗೆಲ್ಲ ಹೋಗು, ಒಳ್ಳೆದುಂಟು falls ಎಲ್ಲ.

ಹಾ. ಹೋಗ್ಬೇಕಂತಿದ್ದೇವೆ. ಒಂದು ವಾರದಲ್ಲಿ, ಒಂದು ವಾರ ನಮ್ಮದು trip ನಮ್ದು.

ಖರ್ಚೆಲ್ಲ ನಾವೀಗ friends ಅವರು share ಮಾಡಿ ಹಾಕುದು.

ಹಾ. ಒಂದು ವಾರ ಅಲ್ಲೇ ಇರ್ತೇವೆ, time ಸಿಕ್ಕಿದ್ರೆ ತುಂಬ place ಗೆಲ್ಲ ಹೋಗ್ಲಿಕ್ಕುಂಟು. ಹಾ. ಎಲ್ಲ ಹೋಗಿ ಒಳ್ಳೆದುಂಟು, ಮೈಸೂರು place ಎಲ್ಲ ಮೈಸೂರು ಬೆಟ್ಟಕ್ಕೆಲ್ಲ ಹೋಗಿ, ಒಳ್ಳೆದುಂಟು.

ಹೌದು. ನಾವೆಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹೋಗುದು.

ಹಾ. ಹೌದಾ? ಒಳ್ಳೇ ಇದೆಲ್ಲ, ಅಲ್ಲಿಯ photo ಎಲ್ಲ ತೆಗ್ದು ನಮ್ಗೆ ಸ್ವಲ್ಪ ಕಳಿಸಿ ಆಯ್ತಾ?

ಹಾ. okay ಆಹ್, ನಿಮ್ಗೂ ಕೂಡ ಹೋಗ್ಬೋದಲ್ಲಾ? ಇಲ್ಲ. ನಾವೀಗ ಸ್ವಲ್ಪ busy ಇದ್ದೇವೆ. ನಾವು next ವಾರದಲ್ಲಿ ಹೋಗ್ಬೇಕೂಂತ ಇದ್ದೇವೆ.

ಆಹ್, ಇವಾಗ ನಿಮ್ಗೆ ಒಳ್ಳೆ ಅಲ್ಲ? ಈಗ ಆಚಿಂದೆಲ್ಲ ಜನ ಜಾಸ್ತಿ ಬರ್ತಿದ್ದಾರೆ, tourist ಅವರು. ಹಾ ಹೌದು. ಅದೇ ನಮ್ಮ friends ಅವರೆಲ್ಲ ಸ್ವಲ್ಪ busy ಇದ್ದಾರಂತೆ.

ಹಾಗೆ ಅವರು ಹೇಳಿದ್ರು, ನಾವ್ next ವಾರದಲ್ಲಿ ಹೋಗುವಾ ಅಂತ.

ನಾವೀಗ ಐದ್ ಜನ share ಮಾಡಿದ್ದೇವೆ. ಖರ್ಚಿನ್ನು ಜಾಸ್ತಿ ಆಗ್ತದ, ಇಲ್ವ ಗೊತ್ತಿಲ್ಲ.

ಹೌದಾ? ಆಹ್ ಅಲ್ಲಿ ನಮ್ಮ ಪರಿಚಯದಲ್ಲಿ ಒಬ್ಬರದ್ದು restaurant ಉಂಟು. ನೀವಲ್ಲಿರ್ತೀರಾದ್ರೆ ನಾವ್ ಅವ್ರ ಹತ್ರ ಮಾತಾಡ್ತೇವೆ ಬೇಕಿದ್ರೆ.

ಇಲ್ಲ, ಹಾಗೇನಿಲ್ಲ, ನಾವೆಲ್ಲ friends ಅಲ್ಲ? ನಾವು ಕೂಡ ಹೋಗ್ವಾಗ ಅಲ್ಲೇ ಇರುದು. ನಮ್ಗೆಂತ ಹೇಳಿದ್ರೆ ಸ್ವಲ್ಪ ಕಮ್ಮಿ ಮಾಡ್ತಾರೆ.

ಅದೊಂದು, ನನ್ನ friend ಅವರದ್ದು ಮನೆಯುಂಟು, family ಅದ್ದು.

Okay thank you ಹೇಳಿದ್ರಲ್ಲಾ?

ಹಾ ಹಾಗೆ, friends ಅಲ್ಲ, ಅದೆಲ್ಲ ಪರ್ವಾಗಿಲ್ಲ.

ಅದು ಗೊತ್ತುಂಟು. ಮತ್ತೆ ಇಷ್ಟು ದಿವ್ಸ ನಿಮ್ದು ಪರಿ ಇದೇ ಗುರ್ತವೇ ಇರ್ಲಿಲ್ಲ ನಂದು?

ಹಾಗೇನಿಲ್ಲ. ಸ್ವಲ್ಪ call ಮಾಡಿದ್ದು. ನಿಮ್ಮ number ನನ್ ಹತ್ರ ಇರ್ಲಿಲ್ಲ, ಹಾಗೆ ಸ್ವಲ್ಪ call ಮಾಡಿದ್ದು.

ಹೌದಾ, ಹಾ ಪರ್ವಾಗಿಲ್ಲ. ಮತ್ತೇನಾದ್ರೂ ವಿಷ್ಯ ಉಂಟ ಹೇಳ್ಳಿಕ್ಕೆ? ವಿಷಯ ಏನಿಲ್ಲ. ನೀವು ಸ್ವಲ್ಪ ಮೈಸೂರದ್ದೆಲ್ಲ ಹೋಗ್ತೀರಲ್ಲ? ನಮ್ಗೆ ಸ್ವಲ್ಪ information ಎಲ್ಲ ಸ್ವಲ್ಪ ಕೊಟ್ರೆ ನಾವೂ ಕೂಡ ಒಳ್ಳೇದಾಗ್ತದಂತ ನಮ್ಗೆ. ಅದು ನಾವು ಹೋಗಿ ಬಂದ್ಮೇಲೆ ಕೊಡ್ತೇವೆ. ಹಾ photo ಎಲ್ಲ ನಮ್ಗೆ ಸ್ವಲ್ಪ ಇದ್ದದ್ದನ್ನೆಲ್ಲ ಸ್ವಲ್ಪ send ಮಾಡಿ ಆಯ್ತಾ?

ನಂಗೆ ಹೂವಲ್ಲೆಲ್ಲ interest ಇಲ್ಲ. ಸ್ವಲ್ಪ ತಿನ್ನುವುದಲ್ಲೇನಾದ್ರೂ?

ಇಲ್ಲ, ತಿನ್ನುವುದ್ ತರ್ಬೋದಿತ್ತು. ಇಲ್ಲಿ ಬರುವಾಗ ಹಾಳಾಗ್ತದೆ. ಎಂತ ಎಂತ ಬೇಕು ತರ್ತೇನೆ, ಯಾವ್ದೋ dress ಅಂತದ್ದು.

ಈಗ ಅರ್ಧ ಗಂಟೆ ಹೊರಡ್ತೇವೆ ನಾವೀಗ. ಹ, okay ನಾನು late ಆಯ್ತು ಮತ್ತೆ ಮಾಡ್ತೇನೆ.

ಹ Hello ಸುಶ್ಮಿತಾ ಏನ್ ಗೊತ್ತಾ ನಾನ್ ಮೊನ್ನೆ ಒಂದು ಪ್ರವಾಸಕ್ಕೆ ಹೋಗಿದ್ದೆ college ಅಲ್ಲಿ ಹೋಗುವ ಹೋಗುವ ಅಂತ ಹೇಳಿ ತುಂಬ ಆ ಒತ್ತಾಯ ಮಾಡಿದ್ರು ಮತ್ತೆ ನಾನು ಬರುದಿಲ್ಲ ಹೇಳಿದೆ ಮಾರೈತಿ. ಸುಮ್ನೆ ಎಂತ ಅದಕೆಲ್ಲ ಹೋಗುದಂತ ಹೇಳಿ ಅನ್ನಿಸಿತು ಮತ್ತೇ ಮತ್ತೆ ನಮ್ಮ friends ಎಲ್ಲ ಇದ್ದಾರಲ ಒತ್ತಾಯ ಮಾಡ್ಕೊಂಡು ಹೋಗುವ ಹೋಗುವ ಕೊನೆ ವರ್ಷ ಅಲ್ಲ ಮತ್ತೆ ಇನ್ ಯಾವಾಗ ಸಿಗ್ತೇವೆ ನಾವೆಲ್ಲಾ ಅಂತ ಎಲ್ಲ ಹೇಳಿದ್ರು. ಮತ್ತೆ ಸರಿ ಅಂತ ಹೇಳಿ ನಾನ್ಸ ಹೋಗುವ ಅಂತ ಹೇಳಿ ಹೋದ್ವಿ ಮತ್ತೇ ತುಂಬ ಕಡೆ trip ಇತ್ತು ಮಾರೈತಿ ಆ ಎಲ್ಲಿ ನಮ್ದು Madikeri ಉಂಟಲ್ಲ ಅಲ್ಲಿಗೆ ಹೋಗ್ಲಿಕಿತ್ತು ಮತ್ತೆ ಅಲ್ಲಿಯೇ ಪಕ್ಕದಲ್ಲಿ Mysore ಅಂತೆ Ooty ಅಂತೆ. ಹಾಗೆ ಅಂತೆಲ್ಲ ಸುಮಾರ್ ಎಲ್ಲ ತಿರ್ಗಿ ಬಂದ್ವಿ ಮಾರೈತಿ ಸಾಕಾಯ್ತು ಮಾತ್ರ ಆದ್ರೂ ಒಂತರ ಒಳ್ಳೆ ಅನುಭವ ಆಯ್ತು ನಮ್ಗೆ ಸುಮಾರ್ ದಿವಸದಿಂದ ಸುಮಾರ್ ವರ್ಷ ಆಗಿತ್ತು ಅಲ್ಲ ಹೋಗದೆ ಆ ಕಡೆ ಎಲ್ಲ ಮತ್ತೆ ಇವ್ರುಸ college ನವರೆಲ್ಲ ಇದ್ರಲ್ಲಾ. ಖುಷಿ ಆಯ್ತು ಹೋಗ್ಲಿಕ್ಕೆ ಆ ಒಳ್ಳೆ ಆಯ್ತು ನಮ್ಗೆ ಆ ಅಲ್ಲಿ ನಾವು ಹೋಗಿದ್ವಿ ಮಾರೈತಿ ಮ~ Mysore palace ನಾನ್ ಹೋಗಿದ್ದು ಚಿಕ್ಕದಲ್ಲಿರುವಾಗ ಹೋಗಿದ್ದು ಮತ್ತೆ ಪುನ ಇವ್ರ ಜೊತೆ ಹೋಗುವಾಗ ತುಂಬ ಖುಷಿ ಆಯ್ತು ನೋಡಿದ್ದೆ. ಆದ್ರುಸ ಒಳ್ಳೆ ಇತ್ತು ಇವ್ರು ಜೊತೆ ನಮ್ಗೆ ಒಂದು ಸಮಯವನ್ನು ಕಳೀಲಿಕ್ಕೆ ಆಯ್ತು ಅಲ ಮತ್ತೆ ಒಳ್ಳೆ ಅನುಭವ ಆಯ್ತು ಅಲ್ಲಿ ಸಹ ಮತ್ತೆ ಅಲ್ಲಿಂದ ನಾವೂ ಮ~ Mysore ಅಲ್ಲಿ ಅ ಇದೆಲ್ಲ ಉಂಟಲನಾ. ಯಾವ್ದದು ನಮ್ದು falls ಎಲ್ಲ ಇತ್ತಲ್ಲಿ ಅಲ್ಲಿಸ ಒಂದ್ ಸ್ವಲ್ಪ ಎಲ್ಲ KRS ಎಲ್ಲ ಇತ್ತಲ ಅಲ್ಲಿ ಅಲ್ಲಿ ಎಲ್ಲ ಹೋಗಿ ಬಂದ್ವಿ ನಾವ್ ಮತ್ತೆ ಅಲ್ಲಿಸ ಒಳ್ಳೆ ಗಮ್ಮತ್ ಅಯ್ತು ನಮ್ಗೆ ಮತ್ತೆ ಅಲ್ಲಿಂದ Ooty ಗೆ ಹೋದ್ವಿ. Ooty ಯಲ್ಲಿ ಎಷ್ಟು ತಂಪಿತ್ತು ಮಾರೈತಿ ಎ ಇಲ್ಲಿ ನೋಡಿದ್ರೆ ಇಷ್ಟು ಸೆಕೆ ಇತ್ತು Mysore ಅಲ್ಲಿ ಮತ್ತೆ ಅಲ್ಲಿ ಹೋಗುವಾಗ ಒಳ್ಳೆ ತಂಪಿತ್ತಾ ನಮ್ಗೆ ಅಲ್ಲಿ ವಾತಾವರಣಸ ನಮ್ಗೆ ಹಿಡಿತು ತುಂಬ ಸೆಕೆಯಲ್ಲಿ ಇದ್ದಾಗ. ಹೇಗೆ ಇದಾಗಿತ್ತಂದ್ರೆ ತುಂಬ ಕಷ್ಟ ಸೆಕೆ ಆಗಿತ್ತು ಮಾತ್ರ Mysore ಅಲ್ಲಿ ಅಲ್ಲಿ ಹೋಗುವಾಗ ಒಂದ್ ಚೂರು ಒಳ್ಳೆ ಅರಮಾಯ್ತು ನಮ್ಗೆ ಮತ್ತೆ ಅಲ್ಲಿ ಸಹ ನೋಡ್ಲಿಕ್ಕೆ ಸುಮಾರು places ಎಲ್ಲ ಇತ್ತಾ ಮತ್ತೆ ಅಲ್ಲಿ ಹೋಗಿ ಮತ್ತೆ ಅಲ್ಲೆಲ್ಲಾ ನಾವು. ಮತ್ತೆ ಅಲ್ಲಿ ಎಲ್ಲ ಉಂಟಲವನ ಕೆಲವೆಲ್ಲಾ ಈ resort ಎಲ್ಲ ಇತ್ತಾ ಅಲ್ಲೆಲ್ಲಾ coffee ಇದೆಲ್ಲ coffee ನಾಡ್ ಅಲ್ವ ಅಲ್ಲಿ ಮತ್ತೆ ಅಲ್ಲಿ ಕೆಲವೆಲ್ಲ ನಾವು ನೋಡ್ಕೊಂಡು ಬಂದ್ವಿ coffee ತೋಟ ಎಲ್ಲ ನೋಡ್ಕೊಂಡು ಬಂದ್ವಿ ಒಳ್ಳೆ ಇತ್ತು. ಅಲ್ಲಿ ಸಹ ನೋಡ್ಲಿಕ್ಕೆ ಮತ್ತೆ ಅಲ್ಲಿ coffee ಒಂದು ಕುಡ್ದ್ವಿ ಮಾರೈತಿ ಎಷ್ಟು ಚಂದ ಇತ್ತು ನಮ್ಗೆ ಇಲ್ಲಿ ಸಿಗುದುಸ ಇಲ್ಲ ಅತರದೆಲ್ಲಾ ಮತ್ತೆ ನಾನ್ ಅಲ್ಲಿಂದ ಒಂದ್ ತೊಕೊಂಬಂದೆ coffee ಸ coffee ದು powder ಸ ಒಂದು ತೊಕೊಂಬಂದೆ ಅಲ್ಲಿ ಒಳ್ಳೆ ಇತ್ತು ನಮಗೆ ಖುಷಿ ಆಯ್ತು ಮಾತ್ರ. Coffee ಎಲ್ಲ ಕುಡಿಲಿಕ್ಕೆ ಮತ್ತೆ ಮನೇಲಿ ತೊಕೊಂಡು ಬರುವಾಗ ಮನೆಯವ್ರಿಗೇಸ ಇಷ್ಟ ಆಯ್ತಾ ಮತ್ತೆ ಹೋದ್ವಿ ಅಲ್ಲಿ ಖುಷಿ ಆಯ್ತು ನಮ್ಗೆ ಮನೆಯವ್ರಿಗೇಸ ಇಷ್ಟ ಆಯ್ತು ಮತ್ತೆ ಹೋ~ ಅಲ್ಲಿಂದ ಎಲ್ಲ ಬಂದು ಮನೆಗೆ ಬರುವಾಗ ಸಾಕಾಗಿ ಹೋಗಿತ್ತು ಮಾರೈತಿ. ನಾವ್ ಮೂರೂ ದಿನ ಅಂತ ಹೇಳಿ ಎಣಿಸಿದ್ದು ಹೋಗಿ ಅಲ್ಲಿ ಬರುವಾಗ ಐದು ದಿನ ಆಯ್ತು ಅಲ್ಲಿ ಎಲ್ಲ ಅಲ್ಲಿ ಹೋಗಿ ಕೂತ್ಕೊಂಡಿದ್ವಿ ನಾವ್ ಸ್ವಲ್ಪ ದಿವಸ ಮತ್ತೆ ಒಳ್ಳೆದಾಯ್ತು ನಮ್ಗೆ ಹೋಗಿ ಬರ್ಲಿಕ್ಕೆಸಹ ಮತ್ತೆ ನಾವ್ಸ ಒಂದ್ ಸರ್ತಿ ಹೋಗುವ ಮಾರೈತಿ. ಇನ್ನು college ಅಂತೂ ಹೇಗೂ ಮುಗಿತು ನಿನ್ನೊಂದು ಬರ್ಲೆ ಇಲ್ಲ ಅಲ ಮಾರೈತಿ ಬಂದಿದ್ರೆ ನಿನ್ಸ ಒಳ್ಳೆ ಆಗ್ತಿತ್ತು ಮನೆಯಲ್ಲಿ ಬಿಡುದಿಲ್ಲ ಹೇಳಿದಿ ಮತ್ತೆ ಈಗ ನೀನ್ miss ಮಾಡ್ಕೊಂಡಿಯಲ ಒಳ್ಳೆ ಆಗಿತ್ತು ಮಾತ್ರ ಹೋಗುವಾಗ. ನಾವೆಲ್ಲ ತಮಾಷೆ ಎಲ್ಲ ಮಾಡ್ಕೊಂಡೆಲ್ಲಾ ಹೋಗಿದ್ವಿ ಒಳ್ಳೆ ಚಂದ ಆಯ್ತು ನೀನ್ ಇನ್ನೊಂದು ಸರ್ತಿ ನಾನು ನೀನು ಎಲ್ಲ ಹೋಗಿ ಬರುವ ಮತ್ತೆ ರಕ್ಷನನ್ನುಸ ಕರಿವ ಹೋಗಿ ಬರುವ ಇನ್ನೊಂದು exam ಎಲ್ಲ ಮುಗಿಲಿ. Exam ಎಲ್ಲ ಮುಗ್ದಾದ್ಮೇಲೆ ಹೋಗಿ ಬರುವ ನಾವು.

ಹ ನಾನೂ ಚನ್ನಾಗಿದ್ದೇನೆ, ಏನ್ ಮಾಡ್ತಿದೀರಾ? ಹ ನಾನ್ ಮನೆಯಲ್ಲಿದೆನೆ, ರಜೆ ಉಂಟು ನೀವು?

ಹಾ ನಾನ್ಸ ಮನೆಯಲ್ಲೇ, exam ಗೆ ಓದ್ತಾ ಇದ್ದೇನೆ.

ಹ ನಮ್ದೆಲ್ಲ ಆಯ್ತು exam ಎಲ್ಲ ಆಯ್ತು, ನಿಮ್ದು ಯಾವ್ದು exam ?

ಹ ಆಯ್ತಾಯ್ತು thank you , ನಿಮ್ಗೀಗ ರಜೆಯೇನ.

ಹ ವಿಶೇಷ ಎನ್ನಿಲ್ಲ, ಊಟ ಆಯ್ತಾ? ಇಲ್ಲ ಆಗ್ಬೇಕಷ್ಟೆ, ಊಟ ಆಗುದ್ ಮಧ್ಯಾಹ್ನ ಒಂದು ಗಂಟೆಗೆ, ನಿಮ್ದು?

ಹ ಬೆಳಗೆಯದ್ದು ಆಗಿದೆ, ನಿಮ್ದು?

ಹ ಹ, ಮತ್ತೆ friends ಎಲ್ಲಾ ಸಿಗ್ತಾರಾ? ಹ ಇದಾರೆ ಸಿಗ್ತಾರೆ.

ನಾವು ದೀಪ ಹಚ್ಚುತೇವೆ, ಮತ್ತೆ ಪಟಾಕಿಗಳೆಲ್ಲ ಕಡಿಮೆ ಇಲ್ಲಿ, ಇದ್ರೆ ಕೂಡ ಹಸಿರು ಪಟಾಕಿ ಮಾತ್ರ.

ತರ್ತೇವೆ, ಆದ್ರೆ ಹೆಚ್ಚು ತರುದಿಲ್ಲ, ಅಂದ್ರೆ ಪರಿಸರ ಮಾಲಿನ್ಯ ಅಂತ.

ಹ ಹ, ನಿಮ್ಮ side ಏನ್ಮಾಡ್ತರೆ? ನಮ್ಮ side ಪಟಾಕಿ ಎಲ್ಲ ಇದೆ, ನಂಗೆ ಸ್ವಲ್ಪ ಪಟಾಕಿ ಅಂದ್ರೆ ಹೆದ್ರಿಕೆ. ಹ ಹ, ದೀಪ ಎಲ್ಲ ಹಚ್ಲಿಕ್ಕೆ ಇಲ್ವಾ?

ಗದ್ದೆಗೆಲ್ಲ ದೀಪ ಇಟ್ಟು ಎಲ್ಲಾ, celebrate ಮಾಡ್ತೇವೆ. Friends ಅನ್ನೆಲ್ಲಾ ಕರೀತೆವೆ ಮನೆಗೆ. ಹೌದಾ? ನಾವ್ ಸ್ವಲ್ಪ ಕಮ್ಮಿ.

ಹ ಹೌದು ಮಾಡ್ತೇವೆ, ಮನೆಗೆ lightings ಎಲ್ಲಾ ಮಾಡಿ friends ಅನ್ನು ಕೂಡ ಕರ್ದುಕೊಂಡು, ಒಟ್ಟಿಗೆ jolly ಮಾಡುತ್ತೇವೆ. party ಎಲ್ಲಾ ಮಾಡ್ತೀರಾ? ಹ? ಹ ಹೌದು, sweet ಹ ಹೌದು, ಮೂರು ದಿವಸ ಕೂಡ ಗಮ್ಮತ್ ಇರ್ತದೆ.

ಗೂಡ್ದೀಪ ಇಲ್ಲಾ, ನಿಮ್ಮ side , ಉಂಟಾ?

ಹ ನಾವ್ ಅದನೆಲ್ಲ ಕಡಿಮೆ.

ಹ ಉಂಟು, ತುಳಸಿ ಪೂಜೆವು ಕೂಡ ಉಂಟು ದನಗ್ ಗೋಪೂಜೆ ಕೂಡ ಉಂಟು. ಹ, ನಿಮ್ಮನೇಲ್ ದನ ಇದೀಯಾ? ಹ ದನ ಮಾತ್ರ ಇಲ್ಲ, ಹತ್ತಿರದ ಮನೆಯಲ್ಲೆಲ್ಲಾ ಉಂಟು, ಅಲ್ಲಿಗ್ ಹೋಗ್ತೇವೆ. ಹ ಹ, ಗಾಡಿ ಪೂಜೆ? ಹ ಗಾಡಿ ಪೂಜೆ ಉಂಟು, ನಿಮ್ಮ ಕಡೆ ಉಂಟಾ? ಹ, ಹ ನಮ್ಮ ಕಡೆಯೆಲ್ಲಾ ಮಾಡ್ತೇವೆ, ಗಾಡಿ ಪೂಜೆಯೆಲ್ಲಾ.

ಹಾಗಾದ್ರೆ ಜೋರಿದೆಯಲ್ಲಾ ಹಬ್ಬ? ಹ, ನಮ್ side gra~ grand ಆಗಿ ಗಮ್ಮತ್ ಆಗಿ ಆಗ್ತದೆ.

side ಸ ಮಾಡ್ತೇವೆ. ಮಕ್ಕಳಿಗೆಲ್ಲ ಎಣ್ಣೆ ಹಚ್ಚಿ ಸ್ನಾನ ಮಾಡಿಕೊಂಡು, ಮಕ್ಕಳಂತ ಅಲ್ಲ ದೊಡ್ಡವರು ಕೂಡ ಎಣ್ಣೆ ಹಚ್ಚಿ ಸ್ನಾನ ಮಾಡುತ್ತಾರೆ, ಬಿಸಿನೀರಲ್ಲಿ ಹ ರಂಗೋಲಿಯೆಲ್ಲ ಹಾಕುದಿಲ್ಲ. ಏಕೆ? .

ಹ ಹೊಸ ಬಟ್ಟೆಯೆಲ್ಲ ತೆಗೊಳ್ತೆವೆ.